ತುಂಬಾ ಚೆನ್ನಾಗೆ ಕಾಣ್ಸುತ್ತಾ ಇದು ನೀವು ನೋಡಲು ತುಂಬಾ ಚೆನ್ನಾಗಿ ದೊರೆಯಲು ಇದು ಇರೋ ತುಂಬಾ ಚೆನ್ನಾಗಿದೆ ರೈಲ್ವೆ ಸ್ಟೇಷನ್ ಹಾಗು ರೈಲ್ವೆ ಸ್ಟೇಷನ್ ಮುಚ್ಚಲಾಗಿದೆ ರೈಲ್ವೆ ಸ್ಟೇಷನ್ .